ಊಟ ಎಲ್ಲ ಆಯ್ತು ನಿಮ್ದು ಆಯ್ತಾಲ್ಲಾ? ಹಾ ನಮ್ದು ಆಯ್ತು ಎಂತ ಗಮ್ಮತ್ತಾ ನೆನ್ನೆ ಮೊನ್ನೆ ಎಲ್ಲ ಗಮ್ಮತ್ತಿತ್ತಲ್ಲ ರಜೆ ಇತ್ತಲ್ಲಾ ಎಂತ ಗಮ್ಮತ್ತು. ರಜೆ ಎಂತ ಊರಿನ match . ಹೋಗಿ ಬಂದದ್ದಾ ನಾನು ಊರಿಗೆ ಹೋಗಿ ಬಂದದ್ದು ಇವತ್ತು ಬಂದದ್ದು ಬೆಳಿಗ್ಗೆ

ಹಾಗೆ ಏ ನಮಿಗೆ ಮೊನ್ನೆ movie ಗೆ ಹೋಗ್ಬೋದಿತ್ತಾಯ್ತಾ ಯಾವ್ದು ಹೊಸ picture ಬಂದಿದೆ? ಹೊಸತ್ತು ಯಾವದಪ್ಪಾ ಇದು ಬಂತ್ Last Bench ಬಂದಿತ್ತು ಹೊಸ್ತು ಮತ್ತೇ. ಈಗೆಂತದ ಶಕಲಕಕಲ ಬೂಮ್ ಬೂಮ್ ಅಂತೇ ಯಾವದೊಂದು trailer ಎಲ್ಲ ಬಿಟ್ಟಿದ್ದಾರೆ ಇಪ್ಪತ್ತು ತಾರೀಖಿಗೆ ಅಂತಲ್ಲ ಬಿಡುದು? ಹಾ ಅದು ಬಂದಿದೆ ಅದು movie ಇಪ್ಪತ್ತಕ್ಕೆ ಬರುದು ಹೌದು ಅದು ಒಳ್ಳೆ ಉಂಟ ಅಂತ . ಹೌದು ನನಗೆ ಸ premier show ಎಲ್ಲಾ ಹಾಕ್ತಾ ಇದ್ರು ಆಯ್ತಾ ಎಲ್ಲಾ ಹೇಳ್ತಾ ಇದ್ರೂ ಬಾರಿ ಚಂದ ಉಂಟು ಬಾರಿ ಚಂದ ಉಂಟು ಹೋಗಿ ನೋಡಿ ಒಮ್ಮೆ ಚನಾಗಿದೆ ಅಂತ ಹೇಳ್ತಾ ಇದ್ರು.

Bangalore ಅಲ್ಲಿ ಬಂದಿದೆ ಇಲ್ಲಿ ಇಪ್ಪತ್ತಕ್ಕೆ ಬರುದು ಹಾಗಾಗಿ ಹೋಗುವಂತ ಇದ್ದೇವೆ ನಾವ್ ಸ್ನೇಹಿತರೆಲ್ಲಾ ಇದೊಂದು ನೋಡಬೋದು. ಒಟ್ಟಿಗೆ ಒಟ್ಟಿಗೆ ಸೇರ್ಕೊಂಡು ಹೋಗ್ಬಹುದಾಯ್ತಾ ಯಾಕಂದ್ರೆ ತುಳುವಲ್ಲಿ ಆತರದ್ ಇಲ್ಲಿ ತನಕ ಬರ್ಲಿಲ್ಲಾ ಅಂತ ಹೇಳ್ತಾ ಇದ್ರು ಎಲ್ಲ ಅಂದ್ರೆ ಇದು ಸ್ವಲ್ಪ ಅಂದ್ರೆ ಈ ಆ cinema . ಹೇಗೆ ತಂದಿದಾರೆ ಅಂಥೇಳಿದ್ರೆ ಸ್ವಲ್ಪ ಈ old story ಎಲ್ಲಾ mix ಮಾಡಿ ಎಲ್ಲ ದೆವ್ವದ್ದು ಕತೆ ಎಲ್ಲಾ ಆತರ ತಂದಿದ್ದಾರೆ ಅಂತೆ ಅಂದ್ರೆ ಮತ್ತೇ ಸ್ವಲ್ಪ. ಈ comedy ಸ ಉಂಟು ಅದ್ರ ಜೊತೆಗೆ ಈತರ ಒಂದು horror ಅಂದ್ರೆ ಸ್ವಲ್ಪ ಹೆದ್ರಿಕೆ ಕೂಡ ಆಗ್ತದಂತೆ ಬಾರಿ ಚಂದ ಉಂಟು ಅಂತ ಹೇಳ್ತಿದ್ರು ಮತ್ತೆ ನಮ್ದು ಒಬ್ರು friend ಕೂಡ ಅಷ್ಟೇ ಅದ್ರಲ್ಲಿ ಏನೋ ಒಂದು ಪಾತ್ರ ಮಾಡಿದೆನೇ ಅಂತ ಹೇಳ್ತಾ ಇದ್ರು.

ಅದ್ ಹೌದು ಅದು ಒಳ್ಳೇದು ಉಂಟು ಮಾತ್ರ ಸ್ವಲ್ಪ ಕಾಂತಾರ ರೀತಿಯಲ್ಲಿ ಉಂಟಂತೆ ಹಾಗಾಗಿ ಅದು ಒಳ್ಳೇದು ಇರ್ಬೋದು ಮತ್ತೆ ನಾನ್ reels ಎಲ್ಲಾ ನೋಡಿದೆನೆ ಸುಮಾರು ಒಳ್ಳೆ ಕೊಟ್ಟಿದಾರೆ ಅದ್ರಲ್ಲಿ ತುಂಬಾ ಉಪಾಯೋಗಕಾರಿಯಾದ ವಿಷಯ ಉಂಟ್ ಅದ್ರಲ್ಲಿ. ಹಾ ಕಾಂತಾರ ಅಂತೂ ಒಂದು level ಅಲ್ಲಾ ಅದು ಎಷ್ಟು ಚಂದ film ಶ್ಯಾ ಆ cinema ಅಂತು ಬಾರಿ ಚೆಂದ ಓಡ್ತು ಕೂಡ ಅಲ್ಲಾ ಬಾರಿ ಚಂದ

ಹಾಗೆ ಮತ್ತೆ ನೀನ್ ಎಷ್ಟು ಸಲಿ ನೋಡಿದ್ರಿ. ಅಹ್ ಅದೇ trailer ನೋಡಿದೆ ನಾಡಿದ್ದು ಇಲ್ಲಿ manglore ಗೆ ಹೋಗುವ ಅಂತಾ ಇದೇನೇ

ಹಾಗಾಗಿ ಅದು first day ಆದ್ರೆ ಬಾರಿ ಕಷ್ಟ ಅದ್ರ ticket ಎಲ್ಲಾ ಭಯಂಕರ rate ಎಲ್ಲಾ ಬಾರಿ ಜಾಸ್ತಿ ಇರ್ತದಂತೆ. ಹಾ ಅದು ಈಗ premier ಸ್ವಲ್ಪ ಜಾಸ್ತಿ ಇರ್ತದೆ ಕೊನೆ ಕೊನೆ ಆಗುವಾಗ ಸ್ವಲ್ಪ ಕಮ್ಮಿಯಾಗ್ತದೆ ಈಗ ಸ್ವಲ್ಪ ಜಾಸ್ತಿ ಇರ್ತದೆ ಹಾಗೆ ಬೇರೆ ಯಾವದಾದ್ರು ಬಂದಿದೆಯಾ? ಬೇರೆ ಅದು ಒಂದು ವಿಟ್ಲದ್ದುಅಂತ ಒಂದು film ಉಂಟು

ಇಲ್ಲೇ ಊರಿನ ಬಗ್ಗೆ ಹಾಗೆ ಒಂದು ಹೀಗೆ ಸ್ಥಳೀಯ ಒಂದು ಜಾಗದೆಲ್ಲಾ ಒಂದ್ film ಅಂತೆ local ಹಾಗಾಗಿ ಅದು ನೋಡ್ಬಹುದ್ ನನ್ಗೆ ಇಲ್ಲಿ ಸ್ಥಳಿಯಲ್ಲಿ ಎಲ್ಲ ಆಗ್ತಾ ಉಂಟು ಮತ್ತೆ ಊರುಗೆಲ್ಲಾ cover ಆಗಿರುದು ಕೆಲವು. ಹಾ ಹಾ ಹೌದಾ ಇವ್ರುದ್ರ್ ಮಾಯೆ ಅಂತ ಕೊರಗಜ್ಜನದು ಯಾವ್ದೋ ಒಂದು Cinema ಬರ್ತಾ ಉಂಟಂತೆ ಮಾಯೆ ಅಂತ ಹೀಗೆ ಕಾಂತಾರದ ತರನೇ ಹೋಗ್ತಾದೆ ತುಂಬಾ ಜಾಸ್ತಿ ದುಡ್ಡು ಹಾಕಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಪ್ಪಾ. ಹಾ ಅದು ಹೌದು ಬರ್ತದಂತೆ but ಅದು ಏನೋ ಒಂದ್ಸಲ ಒಂದು ವಿಷಯದಲ್ಲಿ ಅದು ಅಹ್ ಸ್ವಲ್ಪ ಸಮಸ್ಯೆ ಉಂಟು ಅದು ಕೆಲವು delete ಮಾಡ್ಬೇಕೆಲ್ಲ ಆಯ್ತು ಕೆಲವೊಂದು ಪ್ರದರ್ಶನಗಳು ಅದು ಎಂತ ಗೊತ್ತಾಗ್ಲಿಲ್ಲಾ ಇನ್ನುಸ. ಹಾ ಅದೆ ಅದು ಕೂಡ ಚಂದ ಉಂಟು ಅಂತ ಹೇಳ್ತಿದ್ರು ಬಾರಿ ಒಳ್ಳೆ ಇದೆ ಕಥೆ ಅಂದ್ರೆ ನನಗೆ ಅದ್ರಲ್ಲಿ ಒಬ್ರು work ಮಾಡ್ತಾ ಇರೋರು ಕೆಲ್ಸ ಮಾಡ್ತಾ ಅದ್ರಲ್ಲಿ ಕೆಲ್ಸ ಮಾಡ್ತಿರೋರು ಒಬ್ರು ನನಗೆ ಪರಿಚಯ ಇದಾರೆ ಅಂದ್ರೆ ಅವರಂದ್ರೆ ಹೀಗೆ ಹಿಂದೆ ಅಂದ್ರೆ act . ಮಾಡ್ತಾ ಇಲ್ಲಾ ಬೇರೆ ಹೀಗೆ ಹಿಂದಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಕಥೆ ತುಂಬಾ ಚನ್ನಾಗಿದೆ ಅದ್ರದ್ದು ಅಂತ ಹೀಗೆ ಕಾಂತಾರ ತರನೇ ಸ್ವಲ್ಪ ಹೋಗ್ತದೆ ಅಂತೆಲ್ಲ ಹೇಳ್ತಾ ಇದ್ರು ಮತ್ತೆ ಗೊತ್ತಿಲ್ಲಾ

ಅವರಂದ್ರೆ ಎಲ್ಲ ನೋಡಿರೋದು ಇಲ್ಲಾ ಒಂದು ನಾಲ್ಕು ದಿನ ಹೋಗಿ ಬಂದಿರ್ತಾರೆ ಹಾಗೆ. ಹಾದು ಅದು ಒಳ್ಳೇದು ಉಂಟು but ಕೆಲವುದು ಏನೋ ಒಂದು ಒಂದು ದೃಶ್ಯವೇನೋ ಸರಿಲ್ಲಾ ಅದು ಸತ್ಯ ಸ್ವಲ್ಪ ಅಲ್ಲಿಂದಲ್ಲಿಗೆ ಉಂಟು ಅಂತ ಹೇಳಿ ಏನೋ ಸ್ವಲ್ಪ ಕಸಿವಿಸಿ ಆಗಿದೆ ಎಂತ ಗೊತ್ತಿಲ್ಲ ನೋಡ್ಬೇಕು ಅದು. ಹ್ಮ್ ಮತ್ತೆ ಹೇಳುದು ಈಗ ಈಗ cinema ಈ ಕೊರೋನಾ ಬಂದ್ಮೇಲಂತು ಒಳ್ಳೇ ದುಡ್ಡು ಹಾಕಿ ಮಾಡಿದ್ರೆ ಕೂಡ ನೋಡಿ ಮಾಡ್ಬೇಕು ಸುಮ್ಮನೆ loss ಆಗ್ತದೆ ಇಲ್ಲದಿದ್ರೆ. ಹೌದು ಅದಕ್ಕೊಂದು ಅರ್ಥ ಬೇಕು ಒಂದು ಒಳ್ಳೆ ಜನರಿಗೆ ಒಂದು ಖುಷಿಯಾಗಬೇಕು ಆ ರೀತಿ cinema ಮಾಡ್ಬೇಕು . ಒಟ್ಟು cinema ಒಟ್ಟು cinema ಮಾಡ್ಲಿಕ್ಕೆ ಆಗುದಿಲ್ಲಾ ಈಗ ಒಟ್ಟು cinema ಮಾಡಿದ್ರೆ ಯಾರು ಹೋಗಿ ನೋಡೂದುಸ ಇಲ್ಲಾ

ಮತ್ತೆ ಈಗೆಲ್ಲಾ ಎಂತ ಅದು ಇದೆಯಲ್ಲ ನಮಿಗೆಲ್ಲಾ ಆ ಒಂದು theatre ಗೆ ಹೋಗಿ ನೋಡುವಂತದು ಒಂದ್ ಇದೆ ಇಲ್ಲಾ ಈಗ. ಅದೇ ಅದೇ ಈ theatre ಲ್ಲಾದ್ರೆ ಒಳ್ಳೆ ಕಾಂತಾರ ಆ ರೀತಿ ಅದು film ಬಂದ್ರೆ ನೋಡಬಹುದು ಹೊರತಾಗಿ ಈಗ mobile ಅಲ್ಲಿ ನೋಡಬೋದು ಈಗ. ಹಾ ಅದೇ ಅದೇ plan ಮಾಡಿ ನಾನ್ಸ ಬರ್ತೇನೆ ಹೇಳಿ ಮತ್ತೇ ಹೋಗುವ ನಾವೆಲ್ಲರು. ಎರಡು ದಿವಸ ಎಲ್ಲ ಆಗ್ಲಿ ಅಂದ್ರೆ ಮೊದ್ಲನೇ ದಿವಸ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಜಾಸ್ತಿ ಇರ್ತಾರೆ ಹೌದು ಹೌದು ಸರಿ ಹಾಗಿದ್ರೆ ಒಂದ್ ವಾರ ಆದ್ಮೇಲೆ ನೋಡುವ ಹೇಳ್ತೇನೆ ಎಂತ ಅಂತ. ಸರಿ ಸರಿ okay ಸರಿ ಆಯ್ತು bye bye

ಆ ಹೌದು. ನನ್ ಹೆಸರು ಸಂತೋಷ್ ಅಂತ್ಹೇಳಿ.

ಮತ್ತೆ tea coffee ಎಲ್ಲಾ ಆಯ್ತಾ? ಹಾ ಆಯ್ತು ಕುಡ್ದಾಯ್ತು. ನಿಮ್ದಾಯ್ತಾ? ನಮ್ ಸ ನಮ್ದಾಯ್ತು. ನಾನೀವಾಗ duty ಲಿದೀನಿ ನೀವು?

ಹೌದಾ, ಏನು ಗೊತ್ತಾ? ನನ್ನ friend ಗೆ ಒಂದು accident ಆಯ್ತು ಅವ್ನಿಗೆ hospital admit ಮಾಡಿ just ಬಂದದ್ದಷ್ಟೇ.

ಅವನು ತುಂಬಾ ಕುಡ್ದು drinks ಇವೆಲ್ಲಾ ಮಾಡ್ತಾ ಇದ್ದಾನೆ, ಅವ್ನು ಹೇಳಿ ಹೇಳಿ ಸ್ವಲ್ಪ ಸಾಕಾಯಿತು.

ಅದು ಈ drinks ಗೇನಾದ್ರು ಬಿಡಿಸುವ ತರ ಏನಾದ್ರು ನಿಮ್~ ನಿಮ್ಮ ಪರಿಚಯದಲ್ಲಿ ಯಾರಾದ್ರು ಇದ್ದಾರಾ?

ಹಾ, ಪರಿಚಯದಲ್ಲಿ ಯಾರಿಲ್ಲ. ನನಿಗೆ TV ಯಲ್ಲಿ ಎಲ್ಲಾ advertise ನಲ್ಲಿ ನೋಡಿದ್ದೀನಿ, ಅಲ್ಲಿ ಅದೇ.

ಧರ್ಮಸ್ಥಳದಲ್ಲಿ ಯಾವುದೋ ಇದೆ ಅದಲ್ಲಿ ಹದಿನೈದಿನ ಎಲ್ಲ ಅಲ್ಲಿ ಇದ್ರೆ. ಅಲ್ಲಿಗ್ ಇದು ಮಾಡಿದ್ರೆ ಹುಷಾರ್ ಆಗ್ತಾರೆ ಅಂತ ಕರ್ಕೊಂಡು ಬಂದು ಕುಡಿಯುದು ಬಿಡ್ತಾರಂತ ಹೇಳ್ತಾರೆ. ಹಾ ಹಾ ಅಂದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ದೇವರ ಹೆಸರೆಲ್ಲಿ ಹೇಳ್ಕೊಂಡು ಬಿಡಿಸ್ತಾರೆ mostly . ದೇವರ್ ಹೆಸರಲ್ಲ, ಅಲ್ಲೆಲ್ಲ ayurvedic ಯಾವುದೋ ಗೊತ್ತಿಲ್ಲ. ಅಲ್ಲಿ Doctors ಎಲ್ಲ ಇರ್ತಾರ. ಅಂದ್ರೆ ಅವರಿಗೆ ಅಲ್ಲೇ ಫುಡ್ ಕೊಡೋದು, ಅಲ್ಲೇ food ಕೊಡುದು ಎಲ್ಲಾ food ಎಲ್ಲಾ ಊಟ ಎಲ್ಲ ಅಲ್ಲೇ ಕೊಡ್ತಾರಂತೆ.

ಹಾಗೆಂತ ಕೇಳಿದ್ದೇನೆ. ಇನ್ನು ನನ್ಗೆ ಹ ಸರಿಯಾಗಿ ಅಂದ್ರೆ ಬೇರೆ ಯಾರಹತ್ರ ಅದ್ರ ನಮ್ಮ ಮನೆಹತ್ರ ಒಬ್ರು ಅದೇ ತರಾ ಆಗಿ ಹುಷಾರಾಗಿದ್ದಾರಂತ ಹೇಳ್ತಾ ಇದ್ರು. ಸರಿ ಸರಿ, ಅವರತ್ರ ಒಂದು ಕೇಳಿ ಹೇಳ್ಬೋದ ನಮ್ಗೆ? ಹಾ, ನಾನ್ ಕೇಳಿ ಹೇಳ್ತಿನಿ ನಿಮ್ಗೆ. ಯಾಕಂದ್ರೆ ಆ ಹುಡುಗ ಸ್ವಲ್ಪ serious ಆಗಿದ್ದಾನೆ ಈವಾಗ ಆಕ್ಸಿಡೆಂಟ್ ಆಗಿ ಅಂದ್ರೆ ಮನೆಯಲ್ಲಿ ಅವ್ನ್ ಒಬ್ನೇ ಇರೋದು. ಅವ್ನ ಮೇಲೆ ಜವಾಬ್ದಾರಿ. ಆದ್ರೆ ಅವ್ನುನಾವು ಹೇಳಿದು ಸ್ವಲ್ಪಸಾ ಕೇಳ್ತಾ ಇಲ್ಲ.

ಹಾ ಹಾ. ಮದ್ರೆ ಅಂಗಿಗೆ ಹೋಗಿ ಬರುವಾಗ accident ಆಗಿದೆ.

ಎಲ್ಲ function ಈವಾಗೆಲ್ಲ ಮ ಇದೇ ಇರುದಲ್ಲ, drinks ಇರುದು.

ಹ್ಮಇವಾಗೆಲ್ಲ ಹುಡುಗುರು ಹುಡುಗಿಯರೆಲ್ಲ ಕುಡಿತಾ ಇರ್ತಾರೆ. ಅದೇ ಅದ ಅದಕ್ಕೆನೆ ಮದ್ರಂಗಿಗೆ ಅಂತ ಜನ ಎಲ್ಲ full ಹೋಗ್ತಾರೆ ಅಂದ್ರೆ. ಹೌದೌದೌದು ಆ ಹೌದ್

ಅಂದ್ರೆ ಮದುವೆ ಮದುವೆಗೆ ಹೋಗೋದಿಲ್ಲ ಎಲ್ಲರೂ ಜಾಸ್ತಿಯಾಗಿ ಮದ್ರೆನ್ಗಿಗೆ ಹೋಗುದು. ಹ್ಮ್ ಅದೇ ಅದ್ಹೌದು

ಆ ಅದೇ ಕುಡಿಯುದೆಲ್ಲ ಚಟ ಇದ್ರೆ ಕಷ್ಟ ತುಂಬಾ. ಹೌದು ಅದಕ್ಕೆ ಅದಕ್ಕೆ ಇವಾಗ ಅವನಿಗೆ ಏನಾದ್ರು ಒಂದು ಮಾಡಬೇಕುಂತ ಹೇಳಿ. friends ಎಲ್ಲಾ ಒಟ್ಟಾಗಿ ಎಲ್ಲಾ.

ನಾನು ಹೇಳ್ತೀನಿ ನಮ್ಮ ಮನೆಯ ಪಕ್ಕದ್ಮನೆಯವರತ್ರ ಕೇಳಿ ಅಲ್ಲಿ ಒಬ್ರು. ಅವ್ರ್ಹತ್ರ.

ಏನಂತೆಲ್ಲ correct ಆಗಿ ನಿನ್ಗೆ full . ಹ್ಮ ಒಂದ್ ಕೇಳಿ ಹೇಳಿ ನಮ್ಗೆ.

ಸರಿ ಸರಿ ಸರಿ ಸರಿ.

discharge ಅದ್ರ hospital ಅಲ್ಲಿ ಅವ್ರು? ಇಲ್ಲ ಇಲ್ಲ ನಿನ್ನೆ admit ಮಾಡಿದ್ ನಾವು. ಅದೇ ನಾವು ಇವಾಗ ಅದೇ ಎಲ್ರು friends ಎಲ್ಲ ಒಟ್ಟಾಗಿ ಈ ತರ ಹೇಳ್ತ ಇದ್ವಿ, ಅವನೊಂದು ಏನಾದ್ರೂ ಒಂದು ಮಾಡಿ ಬಿಡಿಸುವ ಮಾರ್ರೆ ಅಂತ ಹೇಳಿ ಅಂದ್ರೆ. ಅಂದ್ರೆ ಅವನಿಗೆ ಅವಾಗ ಅವನೇ ಆಧಾರಸ್ತಂಬ ಆ ಕುಟುಂಬಕ್ಕೆ.

ಅವನಿಗೆ ನಾವು ಹೇಳ್ತಾ ಇದ್ದೀವಿ. ಕೆಲಸ ಎಲ್ಲಾ ಚೆನ್ನಾಗಿದೆ but ಆ ಕೆಲಸದ ಬಂದ ಹಣದಲ್ಲೆಲ್ಲಾ party party ಕೊಡುದು ಹಾಗೆ ಮಾದ್ರೆನ್ಗಿ ಹೋಗುದು ಅಲ್ಲಿ ಕುಡಿಯುದು ಮತ್ತೆ ಹೋಗಿ ಗಲಾಟೆ ಮಾಡುದು. ಹ್ಮ್ ಎಲ್ಲ function ಎಲ್ಲಾ ಹಾಳ್ ಮಾಡ್ತಾ ಇದ್ದಾನೆ ಇವನು. ಕುಡ್ದು ಕುಡ್ದಾದ್ಮೇಲೆ ಎಂತ ಆಗುತ್ತೆ ಅಂತ ಹೇಳ್ ಅವನಿಗೆ ಗೊತ್ತಾಗುದಿಲ್ಲ.

ನೋಡುವಾಗ normal ಇದ್ದಾನೆ, but ಕುಡಿದ್ ಮೇಲೆ ಅವನೊಂದು ದೈವ ಬಂದಾಗೆ ಮಾ ಆಗ್ತಾನೆ ಅವ್ನು. ಹ ನಿಮ್ಗೆ ಅದ್ರದ್ address ಎಲ್ಲಾ ತೊಗೊಂಡು ಹೇಳ್ತೀನಿ. ಆ ಇದಿದೆ ಅಂತೆಲ್ಲ ಹೇಳಿ ನಿಮ್ಗೆ ಕೊಡ್ತೀನಿ.

ನೋಡುವ ನೀವು ಅದೊಂದು help ಮಾಡಿ ನಮ್ಗೆ ಆದಷ್ಟು.

ಹ್ಮ ಸ್ವಲ್ಪ ಕೇಳಿ ಅದು ಹೇಗೆ ಅಲ್ಲಿ ಮತ್ತ ಇದು ಹಣದ ಖರ್ಚೆಲ್ಲಾ ಎಷ್ಟಾಗುತ್ತೆ. ಖರ್ಚು ವೆಚ್ಚ ಎಲ್ಲ ಹೇಗೆ, ಮತ್ತೆ ಮನೆಗೆ ಬಂದ್ಮೇಲೆ ಯಾವ ರೀತಿಯಲ್ಲಿರ್ಬೇಕ್ ನಾವು, ನಮ್ಗೆ ಸ. ನಾನದ ಹ್ಮ್. Okay , ಅಲ್ಲಿ ಎಷ್ಟು ದಿವಸ ಇರಿಸ್ತಾರೆ ಅವರನ್ನು? ಒಂದು ಹದಿನೈದಿನ ಇರಿಸ್ತಾರಂತೆ. ನಿಮ್ಗೆ full ಇದು ಏನಂತ ಹೇಳಿ ಎಲ್ಲ ಅದ್ರದ್ದೆಲ್ಲ ಕೇಳಿ ನಿಮ್ಗೆ ಹೇಳ್ತಿನಿ. ಆವಾಗ ಹುಷಾರಾಗ್ತಾರಂತೆ ಅಲ್ಲಿ ಸೇರಿಸಿದ್ರೆ.

ನಾನ್ ನಿನ್ಗೆ ಆಮೇಲೆ phone ಮಾಡ್ತಿನಿ ಆಯ್ತಾ. ಸರಿ ಸರಿ ಸರಿ ಸರಿ, ಒಂದು ಸರಿಯಾಗಿ ಕೇಳಿ ನೋಡಿ ಮತ್ತೆ ಕೆಲವರು ಹೇಳ್ತಾರೆ ಅದು ದೇವರ ಹೆಸರಲ್ಲೆಲ್ಲಾ ಅಲ್ಲಿ ಬಿಡಿಸ್ತಾರೆ.

ಹಾಗೀಗೆ ಅಂತೆಲ್ಲಾ ಇದೆ, but ಅದನ್ನು ಸ್ವಲ್ಪ ಕೇಳಿ ಅಂದ್ರೆ ಹುಡುಗ್ರಲ್ವ ಅಲ್ಲಿ.

ಅಂದ್ರೆ ಹುಡುಗರಲ್ಲ ಅಲ್ಲಿ ಸರಿಯಾಗ್ತಾರೆ. ಮತ್ತೆ ಇಲ್ಲಿ ಬಂದ್ಮೇಲೆ ತಿರುಗ ಕುಡಿದಾದ್ಮೇಲೆ ಅದು ದೇವರು ಮತ್ ಇದು ಮಾಡ್ತಾರಲ್ಲ.

ನಾನ್ ಇವತ್ತು ಕೇಳಿ ನಿಮ್ಗೆ ಸಾಯಂಕಾಲ phone ಮಾಡ್ತೀನಿ ಆಯ್ತಾ. ಆಯ್ತಾಯ್ತು, ಸರಿ ಸರಿ ಸರಿ.

Hai ಸ್ನೇಹಾ ಹ ಕೇಳ್ತಾ .

ನಾನ್ ಚೆನ್ನಾಗಿದ್ದೇನೆ ನೀವ್ ?

ಹಾ ಆರಾಮ್ ಇದ್ದಾರೆ ನಾನ್ hostel ಅಲ್ಲಿ ಇರೋದು.

ಹ ಹ ಹಾ ಹೌದಾ call ಮಾಡ್ತಿರ್ತೀರಾ ಮನೆಗೆ.

ಹ Coffee ಆಯ್ತು ಅದೇ ಎಂತ ಇಲ್ಲ ನಂದು ನಾಳ್ದು ಹೀಗೆ ಅಣ್ಣನ ಮದುವೆ ಬರ್ತಾ ಉಂಟು ಹಾಗೆ shopping ಹೋಗುವಾ ಅಂತಿದ್ದೆ. ಎಲ್ಲಿ ತಗೊಳ್ಳುದು ಅಂತ ಗೊತ್ತಿಲ್ಲ ಹಾಗೆ ನಾನ್ ನಿಮ್ಗೆ call ಮಾಡಿದ್ದು ಅಂದ್ರೆ ಏನಾದ್ರು ಕೇಳುವ ನಿಮ್ಮತ್ರ ಏನಾದ್ರು ಅನಿಸಿಕೆ ಏನಾದ್ರು ಇದ್ರೆ ಅಂತ ಊರಲ್ಲಿ. ಅನಿಸಿಕೆ ಊರಲ್ಲಿ ಹಾ ಊರಲ್ಲಿ ಅನಿಸಿಕೆ ಎಂತಂತ ಹೇಳುದು ನಾನು ನಾನು ಒಂದೇ ಕಡೆಗೆ ಅಂತ ಹೋಗುದಿಲ್ಲ ನಾನು ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತೇನೆ . ಹೌದು ಹೌದು ಅಲ್ಲಿ ಯಾವ್ದು ಅಂದ್ರೆ ಬಟ್ಟೆ ಅಗಂಡಿಯಲ್ಲೇ ಅಂದ್ರೆ ನನಿಗೊಂದು ಅಲ್ಲಿ ನಮ್ಮ road ಇದ್ರೂ ನಮ್ಮ ದೇವಸ್ಥಾನ ಉಂಟಲ್ಲ ದೇವಸ್ಥಾನದ road ಹತ್ರದ ಅದಿಕ್ಕೆ ಹೋಗುದು ನಾವ್ ಯಾವತ್ತು. ಆದ್ರೆ ಈಗ ಅದು ಮುಚ್ಚಿದ್ದಾರೆ ಅಂತ ಹೇಳಿದ್ರು ಹಾಗೆ ನಾವು ಮತ್ತೆ ಎಲ್ಲಿಗ್ ಹೋಗುದು ಅಂತ ಗೊತ್ತಿಲ್ಲ.

ಹ ಅದು ಬೇರೆ open ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಬೇರೆ ಯಾರೋ branch ದ್ದು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಕಾಣ್ತದೆ ಅವ್ರು ಮತ್ತೊಂದು ಕಡೆ open ಮಾಡಿದ್ದಾರೆ ಇಲ್ಲಿ ಹಾ.

ಅದು ಆ ಹೌದು ಅಲ್ಲಿ ಹೊಸ bus stand ಏನೋ ಉಂಟಲ್ಲ.

ಅದ್ರ opposite ಆಗಿ ಅಲ್ಲೇ ಹಿಂದ್ಗಡೆಯಾಗಿ ಏನೋ open ಮಾಡಿದ್ದಾರೆ ಹೊಸ್ತು. ಹೋ ಹೋ ಹೋ ಹೌದಾ ಅದೇ ನಾವ್ ಮುಂಚೆಯಿಂದ ಅಲ್ಲಿಗೆಸ ಅಲ್ಲಿಗೆ ಹೋಗ್ತಿದ್ದದ್ದು ಈಗ ಅದೇ ಯಾರೋ ಹೇಳಿದ್ರು ಮುಚ್ಚಿದ್ದಾರೆ ಹಾಗೆ ಅಂತ ಮತ್ತೆ ನಾವು. ಅಂದ್ರೆ ನಿನ್ನೆ ನನ್ನ ಹೋಗಿದ್ರು ಹಾಗೆ ಅವರು ಹೇಳಿ ಗೊತ್ತಾಯ್ತು.

ಹ ಹ ಹಾ ಉಂ~ ಉಂಟು ಅಂತಲ್ಲ.

ಹಾ ಹಾಗೆ ಮತ್ತೆ ಅದು ಅವರದ್ದು ಇದ್ದದ್ದು ಆಭರಣದ ಅಂಗಡಿ ಕೂಡ ಉಂಟಾ ಅವರದ್ದು?

ಗೊತ್ತಿಲ್ಲಲ್ಲ ಗೊತ್ತಿಲ್ಲಾ ಅದು ಗೊತ್ತಿಲ್ಲ. ಹ ಅದು ನಾನು ಹಾಗಾದ್ರೆ ಅಲ್ಲಿ ಹೋಗಿಯೇ ನೋಡ್ಬೇಕಾಂತಲ್ಲ? ಹೌದು ಅವ್ರತ್ರವೇ ಕೇಳುದು better ಆ ಅಂತ.

ಮೊದ್ಲು ಹೋದದ್ರದ್ದು contact ಎಂತಾದ್ರೂ contact card ಎಂತಾದ್ರೂ ಕೊಟ್ಟಿದ್ರೆ. ಅದೆಂತ ಹೌದು ಅಂದೆಂತ ಗೊತ್ತ ಆ number ಚಾಲ್ತಿಯಲ್ಲಿ ಇಲ್ಲ ಅಂತ ಬರ್ತಾ ಉಂಟು ಹಾಗೆ ನಾನು ಮತ್ತೆ.

ಪರವಾಗಿಲ್ಲ ಅಲ್ಲಿನೆ ಮತ್ತೆ ಎಂತ ಅಂತ . ಆದ್ರೆ ಅದು ಅಂಗಡಿಯೇ ಇಲ್ಲದಿದ್ರೆ ಅದಿಕ್ಕೆ ನಾನು ಮತ್ತೆ ನಿಮಗೆ call ಮಾಡಿ ಕೇಳುವ ಅಂತ ನೀವ್ ಹೋಗ್~ ಹೋಗ್ತಾಯಿರ್ತೀರಲ್ಲಾ ಹಾಗೆ ನಾನು.

ಹೋಗಿದೀರಾ ನೀವು ಮಾಡ್ಲಿಕ್ಕೆ ಯಾವಾಗಾದ್ರೂ?

ನಾನು ಕಳೆದವಾರ ಹೋಗಿದ್ದೆ.

ಹಾ ಗಮ್ಮತ್ ಅಂದ್ರೆ ಚಿಕ್ಕಪ್ಪನದ್ದು ಮನೆಯೊಕ್ಲು ಇತ್ತು.

ಅದಿಕ್ಕೆ ಹೋಗುವಾಗ ಖುಷಿ ಆಗ್ತದೆ ಬರುವಾಗ ದುಡ್ಡು . ಹೌದು ಅದ್ ಬೇಕು ಇದ್ ಬೇಕು ಅಂತ ಆಗ್ತದೆ ಆಗ್ತದೆ ಗೊತ್ತಾಗುದಿಲ್ಲ ಒಂದು ತೆಗಿಬೇಕ್ ಅಂತ ಹೋಗುದು ಮತ್ತೊಂದು ಎರಡ್ ಮೂರ್ ಬರ್ತದೆ ಬರುವಾಗ.